ಆಹ್ಹ್ ಈಗ ತುಂಬಾ ಛೇಂಜ್ ಆಗಿದೆ ಅಂತೆ ಮೊದಲ್ನ ಹಾಗೆ ಇಲ್ಲ ಅಂತೆ.

ಅರ್ಜೆಂಟ್ ಅಲ್ಲಿ ಎಲ್ಲರಿಗು ಸಹ ಹೇ ಬೇಗ ಊಟ ಮಾಡಿ ಹೋಗ್ಲಿಕ್ಕೆ ಇದೊಂದು ಒಳ್ಳೇದು ಆದ್ರೆ ತುಂಬಾ ರಶ್ ಇದ್ರೆ ನಮ್ಮಂತ ಪ್ರಾಯದವರಿಗೆ ನಿಂತು ಊಟ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ನಮಗೆ ಒಂದೇ ಬಟ್ಟಲಿನಲ್ಲಿ ಹಾಕಿ ಊಟ ಮಾಡೋದು ಸ್ವಲ ಸ್ವಲ್ಪ ಕಿರಿಕಿರಿ.

ಇಲ್ಲಿ ಫಸ್ಟ್ ಇದು ಮಾತ್ರ ಇತ್ತು ಶಾಲೆ ಮಾತ್ರ ಇತ್ತು.

ಸ್ವಲ್ಪ ನು ಫೀಸ್ ಎಲ್ಲ ಜಾಸ್ತಿ ಇಲ್ಲಿ.

ಬರ್ತದೆ ಅದನ್ನು ನೋಡುವಾಗ ಒಂದು ಕಾಲಿ ಎಲ್ಲ ಮಣ್ಣಿನಹಾಗೆ ಕಾಣ್ತದ್ದೆ.

ಆಹ್ಹ್ ತಿಂದು ತಿಂದು ಬೊರ್ಧ್ಹು ಹೋಗಿದೆ ನಮಿಗೆ ಮೀನು ಅರ್ಧ.

ಒಮ್ಮೆ ಆಸ್ಪತ್ರೆ ಒಳಗಡೆ ಹೋದ್ರೆ ಮತ್ತೆ ನಾವು ಅಲ್ಲಿ ಆಸ್ಪತ್ರೆ ಹೇಗಿದಾಗೆ ಕೇಳ್ಬೇಕು.